ಏಡಿ ಮತ್ತು ಫ್ರಒನ್ಸ್ ಅಂತ ಮೀನುಗಳು ಸಿಗುತ್ತವೆ .

ಪಟಾಕಿ ನಾವು ಅಚರಣೆ ಹೊತ್ತಿಗೆ ಉಪಯೋಗ ಮಾಡುತ್ತೇವೆ ಉದಾಹರಣೆಗೆ --

ಮಾಡೀಕೊಳ್ಳುತ್ತಾರೆ ಇದನ್ನು ಮಾಡುವನು ಅವ್ನಿಗೆ ಕ್ಷಾರೀಕ್ ಎಂದು ಕರೆಯುತ್ತಾರೆ.

ಇದು ಸೂಪರ್ ಮಾರ್ಕೆಟ್ ಸೂಪರ್ ಮಾರ್ಕ್ಟ್ ಅಂದರೆ ದೊಡ್ಡ ಮಟ್ಟದಲ್ಲಿ ಕಿರಾಣಿ ಅಂಗಡಿ ಇಲ್ಲಿ ನಮಗೆ ದಿನವಿಡಿ ಕಾರ್ಯದಲ್ಲಿ ಬೇಕಾಗಿರುವ ಸಾಮಾನುಗಳು ಸಿಗುತ್ತವೆ.

ಮನ್ನೆ ಊಟದಲ್ಲಿ ನಮಗೆ ಗೊತ್ತಿರುವ ಹಾಗೆ ಆ ಸ್ಟಾರ್ಟರ್ ಮೇನ್ ಕೋರ್ಸ್ ಮಾತು ಡೆಸರ್ಟ್ ನಂತ ಬೇರೆ ಬೇರೆ ಊಟಗಳು ಸಿಗುತ್ತವೆ .

ವಿದ್ಯಾರ್ಥಿಯಾರು ಓದಲು ಬರುತ್ತಾರೆ ಮತ್ತುಇಲ್ಲಿ ಮಕ್ಕಳಿಗೆ ಕನ್ನಡ ಇಂಗ್ಲಿಷ್ ಹಿಂದಿ ಮಾಥ್ಸ್ ಮತ್ತೆ ಸೈನ್ಸ್ ಮತ್ತು ಸೋಶಿಯಲ್ ಎಂಬ ಬೇರೆ ಬೇರೆ ವಿಷಯವನ್ನು ಕಳಿಸುತ್ತಾರೆ --

ಕ್ರಿಕೆಟ್ ಫುಟ್ಬಾಲ್ ವಾಲಿಬಾಲ್ ಬಾಸ್ಕೆಟ್ ಬಾಲ್ ಅಂತ ಬೇರೆ ಬೇರೆ ಆಟವಾಡಲು ಬರತ್ತಾರೆ ಇಲಿ ಮುಂಜಾನೆ ಅತಃವ ಸಂಜೆಯ ವೇಳೆಯಲ್ಲಿ --

ಮದ್ಯಾಹ್ನದ ಊಟ ಮತ್ತು ರಾತ್ರಿಯ ಊಟವು ಸಿಗುತ್ತದೆ ಅಲ್ಲಿ ವೆಜ್ ಮತ್ತು ನಾನ್ ವೆಜ್ ಬೇರೆ ಬೇರೆ ಊಟಗಳು ಸಿಗುತ್ತವೆ.

ನಮಗೆ ಗೊತ್ತಿರುವಂತೆ ಮ್ ಊಟದಲ್ಲಿ ಸ್ಟಾರ್ಟರ್ಸ್ ಮೇನ್ ಕೋರ್ಸ್ ಮತ್ತೆ ಡೆಸರ್ಟ್ ಎಂಬ ಬೇರೆ ಬೇರೆ ಊಟಗಳೂ ಸಿಗುತ್ತವೆ --

ಇದು ಕೆಫೆ ಕೆಫೆಯಲ್ಲಿ ನಮಗೆ ಮುಖ್ಯವಾಗಿ ಸ್ನಾಕ್ಸ್ಗಳು ಸಿಗುತ್ತವೆ ಮತ್ತು ಬೇರೆ ಬೇರೆ ತರಹದ ತಿಂಡಿಗಳು ಸಿಗುತ್ತ್ವ್.

ಪೆಟ್ರೋಲ್ ಪಂಪ್ನ ಬೇರೆ ಬೇರೆ ಕಂಪನಿಯು ಕೂಡ ಇರುತ್ತದೆ ಇಲ್ಲಿ ದ್ವಿಚಕ್ರ ವಾಹನ ಮತ್ತು ನಾಲಕ್ಕು ಚಕ್ರ ವಾಹನ ಕೂಡ ಬರುತ್ತದೆ.

ಅಹ್ ಎಂಗೇಜ್ಮೆಂಟ್ ಮಾಡುತ್ತಾರೆ ಹೆಸರು ಇಡುವ ಕಾರ್ಯಕ್ರಮವನ್ನು ಮಾಡುತ್ತಾರೆ.

ಇದು ಗ್ಯಾರೇಜ್ ಗ್ಯಾರೇಜ್ ಗಳಲ್ಲಿ ದ್ವಿಚಕ್ರ ವಾಹನ ಮತ್ತು ನಾಲಕ್ಕು ಚಕ್ರ ವಾಹನಗಳು ರಿಪೇರಿ ಮಾಡಿಸಲು ಬರುತ್ತವೆ .

ತಮಗೆ ಅಭ್ಯಾಸಕ್ಕೆ ಬೇಕಾಗಿರುವ ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಾರೆ ಉದಾಹರಣೆಗೆ --

ಬುಕ್ ಗಳು ಪುಸ್ತಕ ಪೆನ್ ಮತ್ತ್ ಕಂಪಾಸ್ ಮತ್ತು ಡ್ರಾಯಿಂಗ್ ಶೀಟ್ ಎನ್ನುವ ಬೇರೆ ಬೇರೆ ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಾರೆ.

ಇದರಲ್ಲಿ ಹನ್ನೊಂದು ಮಂದಿ ಪ್ಲೆ ಆಟಗಾರರು ಇರುತ್ತಾರೆ. ಒಂದು ಟೀಮ್ ನಿಂದ --